ಹೌದು ಹೌದು, ಹಾಗೆ ಮತ್ತೇ.

ವಾಹನಗಳಿದ್ರೆ ನೀವ್ ಜಾಗ್ರತೆ ಮಾಡಿ ಮರ್ರೆ. ಇಲ್ಲ ಮರ್ರೆ ನಾವ್ ಎಂತ ನಾವ್ ಅರಮದಲ್ಲಿ ಹೋಗತ್ತೆವೆ, ನಲ್ವತ್ತ್ ರಿಂದ ನಲ್ವತೈದು ಅದ್ಕಿಂಥ ಮೇಲೆ ಹೋಗುದಿಲ್ಲ. ತುಂಬ ನಿಧಾವಾಗಿ ಹೋದ್ರು ಕಷ್ಟವೇ ತುಂಬ ವೇಗವಾಗಿ ಹೋದ್ರು ಕಷ್ಟವೇ. ಹ್ಮ್, ನಾವ್ ಎಂತ ನಾವ್ ನಾವ್ ಮುಂದೆ ಬರ್ತಾ ಎಷ್ಟೇ ಮುಂದೆ ಹೋಗಿ, ಹಂಗೇ ಹೋಗ್ಲಿ ಆರಾಮ .

ನಾನ್ ಒಂದು ಅರ್ಧ ಗಂಟೆ ಮುಂಚೆನೇ ಹೊರಡ್ತೇನೆ, ತಪ್ಲಿಕ್ಕೆ ಇರುವ ಜಾಗಕ್ಕೆ.

ಹಾಗೆ ಸಾದಾರಣ correct ಸರಿಯಾದ ಸಮಯಕ್ಕೆ ಹೋಗಿ ತಲ್ಪುತೇನೆ, ಅಷ್ಟ್ ಸಾಕು ಬಾರಿ ಬೇಗ ಹೋಗಿ ನಂಗ್ ಎಂತ ಮಾಡ್ಲಿಕ್. ಹೌದು ನಮ್ಮಿಂದ ಬೇರೆ ಅವ್ರಿಗೆ ತೊಂದ್ರೆ ಆಗ್ಬಾರ್ದು, ನಾವ್ ಅದನ್ನು ಯೋಚ್ನೆ ಮಾಡಬೇಕು ಅಲ.

ನಮ್ಮಿಂದ ಬೇರೆ ಅವ್ರಿಗೆ ತೊಂದ್ರೆ ಆಗುದು ಬೇಡ, ಮತ್ತೆ ಬೇರೆ ಅವರಿಂದ ನಮ್ಗೆ ತೊಂದ್ರೆ ಆಗುದು ಬೇಡ. ಹೌದು ಹೌದು ಖಂಡಿತ.

ಊರಿಗೆ ನೋಡ್ಬೇಕು madam , ಈಗ ಎಂತ ಈಗೆಲ್ಲ ಕೊನೆ ಅಯ್ತಲ್ಲ ಇವತ್ತು ಮೂವತ್ತೊಂದು.

ಈ ಸಮಯದಲ್ಲಿ ಮತ್ತೆ ಹೋಗಿ ಬರುದಂದ್ರೆ ಸರಿ ಆಗುದಿಲ್ಲ. ಹೌದು, ನವಾದ್ರುಸ ನಾಳೆ ಇಂದ ತುಂಬ ಜಾಗ್ರತೆ ಮಾಡತ್ತೇವೆ ಅಂತ ಒಂದು ಕನಸಿತ್ತು ಮುಂದೆ ಹೋಗುವ, ನೋಡ್ವ ಎಂತ ಎಲ್ಲ ಆಗ್ತಾದೆ ಅಂತ. ಹೊಸ ವರ್ಷದ, ಹೊಸ ವಿಷಯ ಅಂತ ಅನ್ಬಿಟ್ಟು ಶುರು ಮಾಡ್ಬೋದು. ಹೌದೌದು ಗೊತ್ತುಂಟಾ, ನನ್ಗೆ ಒಬ್ರು ಇವ್ರು checkup ಗೆ ಬಂದಿದ್ದಾರೆ patient . ನಾನ್ ಮತ್ತೆ phone ಮಾಡ್ತೇನೆ ಆಗಬೋದಲ್ಲ?

Hai friends ನಾನ್ ಇವತ್ತು ಆಹಾರದ್ ಬಗ್ಗೆ ಮಾತಾಡ್ತಿದೀನಿ ಆಹಾರ ಅನ್ನೋದು ಮನುಷ್ಯನಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮತ್ತು ಕೀಟಗಳಿಗೂ ಸಹ ಬೇಕೆ ಬೇಕು ಇವಾಗ ನಾವು ನೀವು ಈಗ ಬದ್ಕಿರೋದೇ ಆಹಾರದಿಂದ. ಅಲ್ವಾ ಒಂದು ಮೂರ್ ದಿನ ಆಹಾರ ತಿಂದೇ ಹೋಗ್ಬಿಟ್ರೆ ಎಷ್ಟು ಸುಸ್ತ್ ಆಗತ್ತೆ ಅಲ್ವಾ ಆಮೇಲೆ hospital ಗೆ ಹೋಡ್ತಿವಿ ಹೌದು ನಾವ್ ಪ್ರತಿ ದಿನ ಕೆಲಸ ಮಾಡ್ತಿದಿವಿ ಓಡಾಡ್ತಿದೀವಿ ಅಂದ್ರೆ ಅದಕ್ಕೆ. ಕಾರಣಾನೆ ಆಹಾರ. ಆಹಾರದಲ್ಲಿ ನಾವು ಎರ್ಡ್ ರೀತಿಯ ಆಹಾರವನ್ನು ನೋಡ್ಬೋದು. ಒಂದು veg ಉ ಇನ್ನೊಂದು non-veg . veg ಪ್ರಿಯರು ಇದಾರೆ ಅದೇ ರೀತಿ non-veg ಪ್ರಿಯರು ಇದಾರೆ. veg ಮತ್ತೆ non-veg . ನಲ್ಲಿ ತುಂಬಾ varieties ಇರತ್ತೆ. ಒಂದೊಂದು ಆಹಾರದಲ್ಲಿ ಒಂದೊಂದು ರೀತಿಯ ಪೋಷಕಾಂಶ ಮತ್ತೆ ನಾರಿನಂಶ ಇರತ್ತೆ . ಮತ್ತೆ vitamin a b c d e ಅಂತ ಇರತ್ತೆ ಅಲ್ವಾ. ಇವು ಮನುಷ್ಯನಿಗೆ ಶಕ್ತಿಯನ್ನು ಕೊಡುತ್ತೆ. ಮತ್ತೆ ಹಸಿ ತರಕಾರಿಗಳಲ್ಲಿ ತುಂಬಾನೇ ಪೋಷಕಾಂಶಗಳು ಇರತ್ತೆ. ಅಂತ ಕೆಲವರು ಹಸಿ ತರಕಾರಿಗಳನ್ನೇ ತಿಂತಾರೆ. ಉದಾಹರಣೆಗೆ carrot beetroot juice ಈ ಥರ ಮಾಡ್ಕೊಂಡು. ಮನೇಲೆ ತಿಂತಾರೆ. ಆಹಾರ ಪದ್ಧತಿ ಅಲ್ಲಿ ನಾವು ನೋಡೋದಾದ್ರೆ ಅವರವರ ದೇಶಕ್ಕೆ ತಕ್ಕಂತೆ ಆಹಾರ ಪದ್~ ಪದ್ಧತಿ ಇರತ್ತೆ. ಈಗ ನಮ್ ದೇಶದಲ್ಲಿ ಉತ್ತರ ಭಾರತದ ಆಹಾರ ಪದ್ಧತಿನೇ ಬೇರೆ. ದಕ್ಷಿಣ ಭಾರತದ ಆಹಾರ ಪದ್ಧತಿನೇ ಬೇರೆ ಈಗ ಆಹಾರದಲ್ಲಿ ಮನೆ ಅಡಿಗೆಗಳಿಗಿಂತ ಹೊರಗಡೆ ಅಡುಗೇನೇ ಇಷ್ಟ ಪಡ್ತಾರೆ ಅಲ್ವಾ ಈ restaurant ಗಳಲ್ಲಿ hotel ಗಳಲ್ಲಿ. ಮತ್ತೆ ಬೀದಿ side ನಲ್ಲಿ ತಿನ್ನೋವ್ರನ್ನ ನಾವ್ ಪ್ರತಿ ದಿನ ನೋಡ್ತೀರ್ತಿವಿ ಅಷ್ಟೊಂದ್ ಸಿಗೋ ತಿಂಡಿಗಳೇ ಎಲ್ಲರೂ addict ಆಗ್ಬಿಟಿರ್ತಾರೆ. ಮಕ್ಕ್ಳಂತು ಹೊರಗಡೆ ಸಿಗೋ ತಿಂಡಿಗಳ್ನೇ ಇಷ್ಟ ಪಡ್ತಾರೆ ಅಲ್ವಾ For example gobi manchurian, noodles ಉ. pizza burger ಈ ರೀತಿಯ ಆಹಾರಗಳನ್ನೇ ಇಷ್ಟ ಪಡ್ತಾರೆ. ಹೆಚ್ಚು ಜನ ಇದಾರೆ ಇಂತಹ ಆಹಾರನ ಇಷ್ಟ ಪಡೋರು ಈ ರೀತಿ junk food ಆಹಾರವನ್ನು ತಿಂದು ತಮ್ಮ ಆರೋಗ್ಯವನ್ನೇ. ಅವ್ರು ಹಾಳ್ ಮಾಡ್ಕೊತಾರೆ ಅದು unhealthy ಅಲ್ ಅಂತ ಗೊತ್ತಿದ್ರೂ ಸಹ ಕೆಲವ್ರು ತಿಂತಾನೇ ಇರ್ತಾರೆ ಕೆಲವ್ರಂತು ಮನೆ ಊಟಾನೇ ಇಷ್ಟ ಪಡ್ತಾರೆ ತಮ್ಮ ಆರೋಗ್ಯನಾ ಕಾಪಾಡ್ಕೊಳಕ್ಕೆ. ಇನ್ನೂ ಕೆಲ ಜನರು ತುಂಬಾನೇ healthy ಆಹಾರಾನೆ ತಿಂತಾರೆ ತುಂಬಾ ಜನ ಊಟಾನೇ ತುಂಬಾ waste ಮಾಡ್ತಾರೆ ಇವಾಗ ನಾವು ನೋಡೋದಾದ್ರೆ ಮದ್ವೆ function ಅಲ್ಲಿ ಮತ್ತೆ hotel ಗಳಲ್ಲಿ ತಂಬಾನೆ ಆಹಾರವನ್ನ waste ಮಾಡ್ತಾರೆ.

ಮತ್ತೆ ತಂಬನೆ ಹಣ ಖರ್ಚ್ ಆಡುಗೆಗಳನ್ನ ಮಾಡ್ಸಿ~ ಮಾಡಸಿರ್ತಾರೆ ಆದ್ರೂ ಕೂಡ waste ಮಾಡ್ಬಿಡ್ತಾರೆ ಕೆಲವ್ರಿಗಂತು ತಿನ್ನಕ್ಕೆ ಆಹಾರ ಇರೋಲ್ಲ ಒಂದ್ ಊಟಕ್ಕು ಕಷ್ಟ ಪಡ್ತಾನೇ ಇರ್ತಾರೆ ಅವ್ರು. ಅದಕ್ಕೆ ಆಹಾರಾನ waste ಮಾಡ್ಬಾರ್ದು ಮತ್ತೆ ಮಿತವಾಗಿ ಬಳ್ಸ್ಬೇಕು ಇನ್ನ non-veg ಗ್ ಬಂದ್ರೆ non-veg ಇಷ್ಟ ಪಡೋರು ತುಂಬಾನೇ ಜನ ಇರ್ತಾರೆ ಅಲ್ವಾ ಇವಾಗ. ಮಾರಿ ಹಬ್ಬಗಳಲ್ಲಿ ತುಂಬಾನೇ non~ non-veg ಮಾಡ್ತಾರೆ ಅಲ್ವಾ ಅದನ್ನೆಲ್ಲ ನಾವು ನೋಡಿದಿವಿ ಒಬ್ಬಬ್ರ್ ಮನೇಲಂತೂ ವಾರಕ್ಕೆ ಎರ್ಡ್ ಮೂರ್ ಸತಿ non-veg miss ಎ ಇರಲ್ಲ ಅಷ್ಟು addict ಆಗ್ಬಿಟಿರ್ತಾರೆ non-veg ಗೆ.

ತುಂಬಾನೇ ಇಷ್ಟ ಪಡೋರು non-veg ನ ನಾನು ನೋಡಿದೀನಿ ಮತ್ತೆ ಅವ್ರು non-veg ನ ಎಲ್ಲೂ waste ಮಾಡಲ್ಲ ಅನ್ಕೋತೀನಿ.

ಹಾ ಏನ್ರಿ aunty ಅರಾಮದೀರಿ? ಅರಾಮದೇನ್ ನೋಡ್ರಿ ನೀವ್ ಅರಾಮ್ರಿ? ಹಾ ನಾವೂ ಅರಾಮದೇವ್ ಏನ್ ಮಾಡಾಹತ್ತೇರ್ರಿ? ಏನ್ ಇಲ್ ನೋಡ್ರಿ ಚಾ ಮಾಡ್ಬೇಕ್ರೀ.

ಹೋಬಕಂದೆ ಒಳಗೆ ನಿಮ್ phone ಬಂತ ಹಂಗಾರ್ ಸ್ವಲ್ಪ್ ಮಾತಾಡ್ ಹೋದ್ರ್ ಆತ್ ಅಂತ ಕೂತ್ವಿರಿ ನಿಮ್ದ್ tea ?

ಇನ್ನ ಇಲ್ರೀ ಹ್ಮ್ ಹ್ಮ್ ರಿ ಹ್ಮ್.

ಜೋರ್ ರಿ ಜೋರ್ ಇತ್ರಿ ಹ್ಙೂ. ಬಣ್ಣ ಎಲ್ಲಾ ಆಡಾಕ? ಹ ನಾವು ಹೋಗಿರ್ತೇವ್ರಿ.

ಹ್ಮ್ ಅಂದ್ರ ಇಲ್ಲೇ ನಮ್ ಓಣ್ಯಾಗ ಎಲ್ಲಾ ಹೆಣ್ ಮಕ್ಳ ನಮ್ friends ಎಲ್ಲಾ ಬಂದಿರ್ತಾರ್ರಿ ಹ್ಞೂನ್ರಿ.

ಹೋಗಿರ್ತೇವ್ರಿ. ನೀವ್ರಿ ನೀವೂ ಆಡ್ತಿರೇನ್ರಿ ಬಣ್ಣಾ ರಿ? ಹಾ ನಾವೂ ಹೋಗ್ತೇವ್ರೀ.

ಇಲ್ಲೆ ನಮ್ colony ಒಳಗ್ ಎಲ್ಲಾ ಪೂರ ಎಲ್ಲಾರು ಹೆಣ್ಮಕ್ಳೆಲ್ಲಾ ಬಂದಿರ್ತಾರಾ.

ಮತ್ತೆ ಕಾಮಣ್ಣನ್ ಕೂಡ್ಸಿರ್ತಾರ.

ಹೋಗಿ ಅಲ್ಲೆ ಎಲ್ಲಾ ಬಣ್ಣಾ ಎಲ್ಲಾ ಆಡಿ.

ಕಾಮಣ್ಣನ್ ಸುಟ್ಮೇಲೆ ಬರ್ತೇವ್ರಿ ಮನೀಗ್.

ಏನ್ ಮಾಡ್ತೀರ್ರಿ ನೀವ್ ಊಟ ಟಿಫ್~ ಇದು ತಿಂ~ ಊಟ ಏನ್ರಿ ಕಾಮಣ್ಣನ್ ಸುಟ್ಮ್ಯಾಲ ಊಟ? ನಾವು ಇಲ್ ಮನಿ ಮುಂದ ಸುಡ್ತೇವಿ ಕಾಮಣ್ಣನ್ನ ನಮ್ಮನ್ಯಾಗ ಹಾ ಮನೀದು ಕಾಮಣ್ಣನ್ ಸುಡ್ತೇವ್ಯಾ ಅವತ್ತ ಹೋಳ್ಗಿ ಮಾಡಿರ್ತೇವ್ ನಾವ ಬ್ಯಾಳಿ ಹಾಕಿ

ಕಾಮಣ್ಣನ್ ಸುಡೋಮುಂದ್ ಹೋಳ್ಗಿ ಮಾಡಿರ್ತೇವಿ ಆಮೇಲೆ ಇದು ಮ್~ ಕಾಮಣ್ಣ ಇದು ಮನಿ ಮುಂದ್ ಸುಟ್ಟ ಐದ್ ದಿಸಕ್ಕ ಬಣ್ಣ ಇರ್ತೇತ್ರಿ ನಮ್ದ. ಹೌದೇನ್ರಿ ಹಾ .

ಹ ಹಾ ಹಂಗನ್ರಿ ಹಾ. ಹಾ ಆ ಬಣ್ಣದ್ ದಿವ್ಸಾ ಸಜ್ಜಗದ್ ಹೋಳ್ಗಿ ಮಾಡ್ತೇವ್ರಿ ನಾವ್.

ಹೌದೇನ್ರಿ ಹ್ಞೂನ್ರಿ ಇಲ್ರಿ ನಮ್ಮಲ್ಲಿ ಐದ್ ದಿವ್ಸ್ ಕೂಡುಸ್ತೀವ್ರಿ.

ಕಾಮಣ್ಣನ್ರಿ ಐದ್ನೇ ದಿವ್ಸ ಸುಟ್ರೀ ಅವತ್ ಬಣ್ಣ ಆಡೋದ್ರಿ ಹ್ಞೂನ್ರಿ.

ಹ್ಞೂನ್ರಿ ಅವನ್ನ ಬ~ ಅವ್ನ್ ಬೆಂಕಿ ತಂದು ನಾವ್ ಆ ಸುಟ್ಟದ ಬೆಂಕಿ ಇರ್ತೇತಲ್ಲಾ ಅದನ್ ತಂದ್ ಅದ್ರೊಳಗ್ ಕಡ್ಳಿ ಸುಡ್ತೇವ್ರಿ ನಾವ್ .

ಅಂದ್ರ ಐದ್ ದಿಸಕ್ಕ ಆಡೋದ್ರಿ ಬಣ್ಣ ಬಣ್ಣ ನಾವ್ ಐದ್ ದಿಸಕ್ ಆಡ್ತೇವಲ್ಲಾ ಅವತ್ತ ದೊಡ್ ಕಾಮಣ್ಣನ್ ಸುಡ್ತರ ಮನಿ ಮುಂದಿಂದು ಐದ್ ದಿಸಕ್ ಹಿಂದ ಸುಡ್ತೀವಿ. ಹೌದೇನ್ರಿ ಇಲ್ರಿ ನಮ್ಮಲ್ ಅಷ್ಟು ಎಲ್ಲಾ ಕಾಮಣ್ಣನ್ನೂರಿ ಸಣ್ಣವು ದೊಡ್ಡವು ಎಲ್ಲಾ ಐದ್ ದಿನಕ್ಕ ಸುಡೂದ್ರಿ ಹ್ಞೂನ್ರಿ ಐದ್ ದಿನಕ್ಕ ಅವತ್ತ ಸುಟ್ಟ ಒಂಬತ್ ಘಂಟೆ ಹತ್ ಘಂಟೆಗ್ ಹಿಂಗ್ ಸುಟ್ ರೀ ಬಣ್ಣ ಆಡಕ್ ನಿಲ್ತಾರ ಹ್ಞೂನ್ರಿ. ಹ್ಮ್ ನೀವೂ ಅವತ್ ಹೋಳ್ಗಿನ ಮಾಡೋದೇನ್ರಿ. ಹೋಳ್ಗಿನರಿ ಹ್ಞೂನ್ರಿ ಹೊಯ್ಕ್~ ಹೊಯ್ಕೊಂದ್ ಬಾಯಿಗ್ ಹೋಳ್ಗಿ ತುಪ್ಪ ಅಂತೇಳ್ರಿ ಇತ್ತಾಗೆಲ್ಲಾ ಅಂತಾರಲ್ರಿ ಹೊಯ್ಕೊಂದ್ ಬಾಯಿಗ್ ಹೋಳ್ಗಿ ತುಪ್ಪ ಅಂತಾರ್ರಿ ಹೋಳ್ಗಿನ ಮಾಡೋದ್ರಿ ಹ್ಞೂನ್ರಿ.

ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗರ್ ಜೋರಿತ್ರೀ ಹಂಗರ. ಹಾ ನಾವೆಲ್ಲಾ ಹೆಣ್ ಮಕ್ಕಳೆಲ್ಲಾ ಇಲ್ಲೆ ಹೋಗಿರ್ತೇವ್ಯಾ ಎಲ್ಲಾರು ಗಂಡ್ಮಕ್ಳನ್ನ ಅವ್ರ ಗೆಳಯಾರ್ಜತಿ ಹೋಗಿರ್ತಾರ. ಹಾ ಹೌದ್ರಿ ಅವ್ರ್ ಹೊಕ್ಕಾರ್ರೀ ನಮ್ ಗೆಳಯರ್ ಜ~ ನಾವ್ ಗೆಳತ್ಯಾರ್ ಜೊತೀಗ್ ನಾವ್ ಹೊಕ್ಕೇವ್ರೀ ಮಕ್ಕಳ್ ಕರ್ಕೊ~ ಸಣ್ ಸಣ್ ಮಕ್ಕಳಿದ್ದರು ಅವ್ರ್ ಕರ್ಕೊಂಡ್ ಬಂದಿರ್ತಾರ್ರಿ.

ಹಾ ಮತ್ ದೊಡ್ ಮಕ್ಳಿದ್ದಿದ್ದೋರೆಲ್ಲಾ ಅವ್ರ ತಮ್ ತಮ್ ಗೆಳೆಯಾರ್ ಕೂಡ ಅವ್ರು ಹೋಗಿರ್ತಾರ್ರೀ ಏ ಸಂಜಿ ತನಾ ಬಿಡ್ರಿ ನಾಕ್ ಗಂಟೆ ತನಾ ರ್ರೀ.

ಹಾಡ್ ಗೀಡ್ ಎಲ್ಲಾ ಹಾಕಿರ್ತಾರ dance ಮಾಡೋದು ಅದ. ಹಾಡ್ ಹಾಕಿರ್ತಾರ್ರಿ ಮೇಲಿಂದ ಹಾ ಇದು rain dance ಅಂತೇಳಿ ರಿ ಮಳಿ ಹೆಂಗಿರ್ತೇತ್.

ಹಾಕಿರ್ತರರಿ ಹ್ಮ್ ರ್ರೀ ಅಲ್ಲೆಲ್ಲಾ ಕುಣಿತಾರರಿ dance ಮಾಡತಾರೂ ಎಲ್ಲರೂ ಹ್ಮ್ ಮಕ್ಕಳದವ್ರಿ ನಮ್ ಮಕ್ಕಳೆಲ್ಲ ಸಣ್ಣ ಸಣ್ಣರ ಇರ್ತಾರಲ್ಲ ನಾವೆಲ್ಲ ನೋಡೋದ್ರಿ ಹ್ಮ್.

ಎಲ್ಲರೂ ಒಬ್ಬೊಬ್ರು ಗೇಳ್ತ್ಯಾರ ಮನಿ ಮುಂಡ ಒಮ್ಮೆ ಒಂದ್ ಒಬ್ಬೊಬ್ರು ಕೂಡಿ lemon ಮಾಡಿಟ್ಟಿರ್ತಾರ್ ರಿ ಕಲ್ಲಂಗಡಿ ಹಣ್ಣರಿ ಹೆಚ್ಚಿಟ್ಟಿರ್ತಾರ್ರಿ ಒಬ್ಬೊಬ್ರು.

ಅವ್ರ ಅವ್ರ ಮನಿಗ್ ಹೋಗೋದ್ರೀ ನಮ್ ಮನಿಗ ಬರ್ರಿ ನಮ್ ಮನಿಗ ಬರ್ರಿ ಅಂತರ್ರಾ ಅಲ್ಲೇ ಅವ್ರ ಕೊಟ್ಟಿದನ್ನ ತಿಂದು ಮಜಾಮಾಡಿ ಬರೂದ್ ರ್ರೀ ಅವತ್ರಿ ಹ್ಞೂನ್ರಿ.

ಹಿಂಗಿರ್ತೆತ ನೋಡ್ರಿ ಬಾಳ ಛಂದ ಆತ್ರಿ ಹ್ಮ್. ಹೌದರೀ ಜೋರಾತು ಆದ್ರ ಪೂರಾ ಬಿಸಲ್ ಒಂದ್ ಬಾಳೈತಲ್ರೀ ಈಗ. ಬಿಸಲ್ ಇತ್ರಿ ಮತ್ತ್ ಮತ್ತೂ ರ್ರೀ ಪರೀಕ್ಷೆ time ಅಲ್ಲರ್ರಿ ಸ್ವಲ್ಪ ಹುಡುಗೂರ್ ಬರ್ಲಿಲ್ಲ . ಹುಡುಗರ್ ಈಗ ಓದುದು ಆದ ಇದ್ ಇರತೇತ್ . ಇಲ್ಲಿಕ್ಕನ ಮಕ್ಕಳು ಬಂದ್ರ ಇನ್ನೂ ಚಂದಾಕೇತ ರ್ರೀ ಈ ಸಲ exam ಬಂದ್ಬಿಟ್ಟಾವ್ ಅಲ್ರೀ ಪರೀಕ್ಷೆ ಅದಾವು ಮತ್ ಅವಕ್ ನೆಗಡಿ ಹಿಂಗ್ ಏನರ ಬಂದ್ ಸೀತ ಅದು ಅದ್ಗೀದೀತ್ ಅಂತ್ಹೇಳ್ರಿ ಯಾರು ಸ್ವಲ್ಪ ಮಕ್ಳು ಕರ್ಕೊಂಡ ಬರ್ಲಿಲ್ರಿ ಹೊರಗ . ಹ್ಮ್ ಅವು ಬಾಳ್ಹೊತ್ನ್ಯಾಗ ನಿತ್ ನಿತ್ ನಿತ್ ನೋಡಾಕ್ ಹತ್ತಿದ್ವು ರಿ ಅವುಕ್ಕು ಆಡೋ ಆಸೆ ಅಲ್ರೀ ಮಕ್ಳಿಗೆ ಹ್ಮ್ ನ್ರಿ ಹಿಂಗಿತ್ ನೋಡ್ರಿ ಮಜಾ ಆತ್ರಿ ಹ್ಮ್.

ಸರಿ ತಗೋರಿ ಮತ್ತ್ ಮಾಡ್ತೇನ್ ತಗೋರಿ.

Hai ಕರಿಷ್ಮಾ, ಹೇಗಿದ್ದೀ? ಹಾ ನಾನು ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಹಾ ಹುಷಾರಿದ್ದೇನೆ, ತುಂಬ ದಿವ್ಸ ಆಯ್ತಲ್ಲ ಮಾತಾಡಿ ಅದಕ್ಕೆ ಹೀಗೆ call ಮಾಡಿದ್ದು.

ನಮ್ದ್ ಇವತ್ತು ಸೀ ಪುಂಡಿ.

ನಮ್ಗೆ ದೋಸೆ ಇತ್ತು ಉದ್ದಿನ್ದು.

ಹಾ ನಂದು ಆಯ್ತು ಕೆಲ್ಸ ಎಲ್ಲ ಆಯ್ತು, ಅಡಿಗೆ ಆಗ್ತಾ ಉಂಟು, ಗುಳ್ಳ ಬೇಯ್ತಾ ಉಂಟು.

ಹಾ, ಒಳ್ಳೆದಾಯ್ತು. ಗುಳ್ಳ ಅಂದ್ರೆ ಇಷ್ಟಾನ ನಿಮ್ಗೆ? ಹಾ, ಗುಳ್ಳ ತಿಂತಾರೆ ಏನಾದ್ರು ಮಾಡ್ಬೇಕಲ್ಲ.

ಹಾ ಗುಳ್ಳ ಸಾರ್ ಮಾಡಿ, ತೊಂಡೆ ಕಾಯಿ ಸುಕ್ಕ ಮಾಡ್ತಾ ಇದ್ದೇನೆ, ಬೇಯ್ತ ಉಂಟು. ಹೌದ ಅದ್ ಹೇಗೆ ಮಾಡುದು ಅಂದ್ರೆ ರುಬ್ಬಿ ಮಾಡುದ? ಹೌದೌದ್ ಕಡ್ದ್ ಮಾಡುದು.

ಪುಡಿ ಮಾಡಿ ಇಡ್ತೇನೆ, ಸುಲಭ ಆಗ್ತದೆ ತೆಂಗಿನ ಕಾಯಿ ಹಾಕಿ ಕಡ್ದು ಹಾಕಿದ್ರೆ ಆಯ್ತು.

ಹ್ಮ್ ಹ್ಮ್. ನಿಮ್ಗೆಂತ? ಮೀನ್ fry .

ಅದು ಬಂಗುಡೆ ತಗೊಂಡದ್ದು ಇಲ್ಲಿ ಬರ್ತರೆ.

ಹಾ ಹೌದು fresh ಇತ್ತು. ಮಾಡಿ ಇವಾಗ.

ಅದಂದ್ರೆ, ನಾವು ಹೀಗೆ ಮೆಣಸಿನ್ ಹುಡಿ ಉಂಟಲ್ಲ.

ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ paste ಎಲ್ಲಾ, ಅದು ಮನೆಯಲ್ಲೇ ಕಡಿದಿಡ್ತಾರಲ್ಲ.